ತುಂಬಾ ಕಾರು ಖಾಲಿ ರೋಡ ಉ ರಸ್ತೆ--

ಇದು ಟೊಯೋಟ ಇಟಿಯೋಸ್ ಕಾರು ಈ ಕಾರು ಇಪ್ಪತ್ತೆರಡು ಕಿಲೋಮೀಟರ್ ಮೈಲೇಜ್ ನ್ನುಕೊಡುತ್ತದೆ ಮತ್ತು ಆ ಅತೀ ಸುಲಭವಾದ ಗಾಡಿಯಾಗಿರುತ್ತದೆ.